ಫಿಲಂ ಟಾಕೀಸ್ ಆಗಿ ಕಾಣಿಸುತ್ತಾ ಇದೆ ಫಿಲಂ ಟಾಕೀಸ್ ನೋಡಲು ತುಂಬಾ ದೊಡ್ಡದಾಗಿದ್ದು ನೀಟಾಗಿ ಕಾಣಿಸುತ್ತ ಇದೆ ಇಲ್ಲಿ ಜನಗಳಿಂದ ಕೂಡಿದೆ ತುಂಬಾ ಜನರು ಕಾಣಿಸುತ್ತಿರುವ ಫಿಲ್ಮ್ ಟಾಕೀಸ್ ಆಗಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತದೆ ಇದು .